ರಸ್ತೆ ಮೇಲೆ ಒಬ್ಬ ಸೈಕಲ್ ಸವಾರಿ ಮಾಡುತ್ತಿರುವುದನ್ನು ಕಾಣಬಹುದು ಒಬ್ಬ ಹೆಂಗಸು ನಡೆದು ಬರುತ್ತಿರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಮಗೆ ಡೋರ್ ಮ್ಯಾಟ್ ಗಳು ಕಾಣಬಹುದು ಇಲ್ಲಿ ಎಲ್ಲ ತರಹದ --

ತುಂಬಾ ಬಣ್ಣ ಬಣ್ಣದಿಂದ ಅಲಂಕೃತವಾಗಿದ್ದು ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಚೇರ್ ವ್ಯವಸ್ಥೆ ಇದೆ --

ಈ ಚಿತ್ರದಲ್ಲಿ ನಮಗೆ ಒಂದು ಬೆಟ್ಟದ ಮೇಲೆ ಮರಗಳು ಬೆಳೆದಿರುವುದನ್ನು ಕಾಣಬಹುದು.

ವಿನಾಯಕ ಹಾಗು ಲಕ್ಷ್ಮಿ ಸರಸ್ವತಿಯನ್ನು ಪೂಜೆ ಮಾಡುತ್ತಿರುವುದನ್ನು ಕಾಣಬಹುದು ಒಬಬ ಕೈ ಮುಗಿದು ನಿಂತಿದ್ದಾನೆ.

ಇನ್ನ ನೋಡಬಹುದು ಇಲ್ಲಿ ಗಂಡಸರಿಗೆ ಕಟ್ಟಿಂಗ್ ಮತ್ತು ಶೇವಿಂಗ್ ಮಾಡುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಮಗೆ ಒಂದು ಅಂಗಡಿ ಕಾಣಿಸುತ್ತದೆ ಆ ಅಂಗಡಿಯ ಹೆಸರು ಬುಲೆಬುಲೆ ಫ್ಯಾಷನ್ ಪಾಯಿಂಟ್ ‌ ಅಂದ್ರೆ --

ಫ್ಯಾಷನ್ ಗೆ ಬಳಸುವಂತ ಬಟ್ಟೆಗಳನ್ನು ಇಲ್ಲಿ ತರ ತರವಾಗಿ ನೋಡಬಹುದು.ಅಲ್ಲಿ ಒಬ್ಬ ಯುವಕ ಹೋಗುತ್ತಿರುವುದನ್ನ ನೋಡಬಹುದು --

ಈ ಚಿತ್ರದಲ್ಲಿ ನಮಗೇ ಒಬ್ಬ ಯುವಕ ಕುಂತಿರುವುದನ್ನು ನೋಡಬಹುದು ಇಲ್ಲಿ ಕಟ್ಟಿಂಗ್ ಆಗಿ ಬಂದಿರುವುದನ್ನು ಕಾಣಬಹುದು.

ರೆಪೇರಿ ಯನ್ನು ಮಾಡುತ್ತಿದ್ದ್ದಾರೆ. ತುಂಬಾ ಬಣ್ಣ ಬಣ್ಣದ ಕಾರ್ ಗಳು ಸಹ ಇದ್ದವೇ.

ಗೇಟ್ ಒಂದ್ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತಿದೆ ಇದರಲ್ಲಿ --

ನಡೆದುಕೊಂಡು ಹೋಗಲು ಮಾತ್ರ ಮಾಡಿದ್ದಾರೆ ಕೆಳಗಡೆ ನೀರು ಹರಿಯುತ್ತಿರುವುದನ್ನು ಕಾಣಬಹುದು ಸುತ್ತ ಮುತ್ತ ಮರ ಗಿಡಗಳು ಇದ್ದವೇ.

ಈ ಚಿತ್ರದ್ಲಲಿ ಜೆ.ಸಿ.ಬಿ ಮಣ್ಣನ್ನು ಅಗೆಯುತ್ತಿರುವುದನ್ನು ಕಾಣಬಹುದು.

ಒಬ್ಬ ಮನುಷ್ಯ ಆಳ ಆಳವನ್ನು ನೋಡುತ್ತಿದ್ದನೇ ಇನ್ನಿಬ್ಬರು ಏನೋ ಮಾತಾಡುತ್ತಿರುವುದನ್ನು ಇಲ್ಲಿ --

ಈ ಚಿತ್ರದಲ್ಲಿ ನಮಗೆ ಗಿಳಿಯನ್ನು ಕಾಣುತಿದ್ದವೇ ಇವು ಲವ್ ಬರ್ಡ್ -